ಕ್ರಿಕೆಟ್ ನೋಡಾಕು ಮಜಾ ಅಡ್ಲಿಕ್ಕೂ ಮಜಾ ಇಂಟೆರೆಸ್ಟಿಂಗ್ ಅಂದ್ರೆ ಇಂಟೆರೆಸ್ಟಿಂಗ್ ಅದ್ರಲ್ಲೂ ಬೌಂಡರಿ ಶಾರ್ಟ್ ಇತ್ ಅಂದ್ರೆ ಬಾರಿ ಮಜಾ ಬರ್ತಿತ್ತು ಬಾರಿ ಎಂಜಾಯ್ ಮಾಡ್ತಿವ.

ಅವಾಗ ಊಟಕ ಬಿಟ್ಟಗರೆ ಆಯ ಆಯಮ್ಮಾ ಅಂತ ಇರತಿದ್ರು ಊಟದ ಬಾಕ್ಸ ತೆಗ್ದ್ ಕೊಡೋದು ಮಾಡೋದು ಉಣಸೊದು--

ಕಿರಾಣಿ ಅಂಗಡಿ ಇಲ್ಲಿ ಎಲ್ಲ ತರದ್ದು ಸಾಮಾನ್ ಸಿಗ್ತಾವಲ್ಲ--

ಆಹ್ಹ್ ಒಂದ್ ಮತ್ ರೆಟನು ಚಲೋ ಇರ್ತಾವ ಅಣ್ಣ ವೆರೈಟಿ ವೆರೈಟಿ ಡಿಸೈನ್ ಡಿಸೈನ್ --

ಟೆಂಪ್ರುವರ್ಯ ರೋಡ್ ಮಾಡ್ತಿದ್ರು ಅವ್ರ್ ಬಂದ್ ಹೋದ್ಮೇಲೆ ಒಂದ್ ಆರು ತಿಂಗಳು ಸೇಮ್ ಅದೇ ಆಗ್ತಾಯ್ತ್ನಿ ಈಗ ಏರ್ಪೋರ್ಟ್ ಆಗ್ಯಾದ ಇಗ ಪೂರ್ ರೋಡ್ ನಹ್.ಹ್.ಚ್ ಆಪ್ಲ್ಯಾ ಪರಾ ಮಾಡ್ಯಾರ ಏರ್ಪೋರ್ಟ್ ತನ್ .

ಐದನೆ ಎರಡನೇ ಮೂರನೇ ಇದ್ದಾಗ ಪಾರ್ಕಿಂಗ್ ಕರ್ಕೊಂಡ್ ಹೋಗ್ತಾ ಇದ್ರೂ ಸ್ಕೂಲ್ದಾಗ ಇಲ್ಲಂದ್ರ ಮನ್ಯಾಗ ಪಪ್ಪಾ ಮಮ್ಮಿ ಅವ್ರು--